ಹೆಚ್ಚಾದ ನೀರು ಬರುವುದರಿಂದ ಕೆರೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ--

ಇಲ್ಲಿ ಅಹ್ ಕಲ್ಲನ್ನು ಅಹ್ ಕೆಳಮಟ್ಟದಲ್ಲಿ ಅದೇನಾಗಿದೆ.

ಸ್ಥಳವಾಗಿದೆ. ಶುಮಾರು ಹದ್ನಾರು ನೂರನೇ ಈಶವಿನಲ್ಲೆ ಇಭ್ರಾಹೀಮ್ ಷಾ--

ಬೆಲೆ ಬೆಳೆಯಲು ಈಸಿ ಯಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ರೈತರ ಆದಾಯ ಹೆಚ್ಚಿಸುತ್ತದೆ.

ಇಂತಹ ಬೆಟ್ಟ ಗುಡ್ಡಗಳು ಹೆಚ್ಚಾಗಿ ರಾಜಸ್ತಾನ್ ಜಿಲ್ಲೆಯಲ್ಲಿ ಹಾಗು --

ಅಹ್ ಬರುಡು ಭೂಮಿಯಲ್ಲಿ ಕಾಣ ಸಿಗುತ್ತದೆ ಯಾಕೆಂದ್ರೆ ಇಲ್ಲಿ ನೀರಿನ ಪ್ರಮಾಣ --